ಇನ್ನೊಂದರ ಹೆಸರೆಂದರೆ ಇಂಗ್ಲೀಷ್ ನಲ್ಲಿ ಅದನ್ನು ಬ ರೆಡ್ ಕಲರಿಂದ ಬರೆಯಲಾ--

ಹಾಗೆಯೇ ಸ್ವಲ್ಪ ಜನ ಕುಳಿತುಕೊಂಡು ಊಟವನ್ನು ತಿನ್ನುತ್ತಿದ್ದಾರೆ.

ಮತ್ತೆ ನಾಲ್ಕು ವಾಟರ್ ಬಾಟಲ್ ಗಳನ್ನು ಒಂದು ಸೈಡ ಲ್ಲಿ ಜೋಡಿಸಿದ್ದಾರೆ.

ಇದು ಒಂದು ಮಕ್ಕಳು ಆಟವಾಡುವ ಜಾಗವಾಗಿದೆ.

ಏರಿಯ ಪಕ್ಕದ ಕೆರೆಯಲ್ಲಿ ನೀರು ಇದೆ ಏರಿಯ ಮೇಲ್ಗಡೆ ಒಬ್ಬ ಮನುಷ್ಯನು ಬುಲೆಟ್ ಗಾಡಿಯಲ್ಲಿ ಓಡಾಡುತ್ತಿದ್ದಾನೆ ಇನ್ನೊಬ್ಬ ಮನುಷ್ಯನು ನಿಂತಿದ್ದಾನೆ.

ಈ ಜಾಗವು ಒಂದು ರೋಡ್ ಆಗಿದೆ ರೋಡಿನಲ್ಲಿ ತುಂಬ ಮನುಷ್ಯರು ಓಡಾಡುತ್ತಿದ್ದಾರೆ.

ಈ ಜಾಗವು ಕೆಲಸ ಮಾಡುವ ಒಂದು ಜಾಗವಾಗಿದೆ ಇಲ್ಲಿ ತುಂಬ ಕುರ್ಚಿಗಳು ಇವೆ ಇಲ್ಲಿ ತುಂಬ ಬುಕ್ಕುಗಳನ್ನು ಜೋಡಿಸಲಾಗಿದೆ.

ಇಲ್ಲಿ ಮೀನುಗಳನ್ನು ತೊಳೆಯಲು ತಂದು ಹಾಕಿದ್ದಾರೆ ಇದರ ಇಲ್ಲಿ ತುಂಬ ಮೀನುಗಳಿವೆ ಇದರಲ್ಲಿ ಸಣ್ಣ ಮೀನುಗಳು ದೊಡ್ಡ ಮೀನುಗಳು ಇವೆ.

ಈ ಮೀನುಗಳ ಪಕ್ಕದಲ್ಲಿ ಒಂದು ಡಬ್ಬ ಅನ್ನು ಇಟ್ಟಿದ್ದಾರೆ ಈ ಮೀನುಗಳು--

ಈ ಜಾಗದಲ್ಲಿ ತುಂಬಾ ಸಲ್ಪ ಗಿಡ ಮರಗಳು ಸಹ ಇವೆ.

ಆರು ರೆಕ್ಕೆಗಳನ್ನು ಅಳವಡಿಸಲಾಗಿದೆ ಈ ಫ್ಯಾನು ಗಳನ್ನು ನೆಲದಲ್ಲಿ ಇಡಲಾಗಿದೆ.

ಈ ಜಾಗವು ಕೈಲಾಸ ಪರ್ವತದಂತೆ ಕಾಣುತ್ತಿದೆ ಈ ಜಗದಲ್ಲಿ ದೊಡ್ಡ ಶಿವನು ಕಾಣುತ್ತಿದ್ದಾನೆ.

ಮತ್ತೆ ಮುಂದೆ ಕಾರ್ ಇನ ಮುಂದೆ ಭಾಗವನ್ನು ಓಪನ್ ಮಾಡಿದಾಗಿದೆ ಅದನ್ನು ಸರು ಮಾಡಲು ಸರಿ ಮಾಡಲು ನಿಲ್ಲಿಸಲಾಗಿದೆ.

ಅವನು ರಿಪೇರಿ ಮಾಡುತ್ತಿರುವ ವಸ್ತು ವಸ್ತು ಒಂದು ಕಾರ್ ಆಗಿದೆ ಇದು ಒಂದು ಗ್ಯಾರೇಜ್ ಇರಬಹುದು.

ಬಾಗಿಲು ಕಾಣುತ್ತಿದೆ ಈ ಬುಲೆಟ್ ಗಳ ಮುಂದೆ ಒಂದು ಗ್ಲಾಸಿನ ಸಹಾಯದಿಂದ ಡೋರನ್ನು ಇಡಲಾಗಿದೆ.

ಇದರ ಮ ಕಟಿಂಗ್ ಶಾಪ್ ಮುಂದೆ ಚೇರುಗಳನ್ನು ಅಳವಡಿಸಾಗಿ ಅಳವಡಿಸಲಾಗಿದೆ.